ಆ ನದಿಯಲ್ಲಿ ಆ ಕೆಲವು ದೋಣಿಯಲ್ಲಿ ಕೆಲವು ಪ್ರಯಾಣಿಕರು ಪ್ರಯಾಣ ಬೀಳಿಸುತಿದ್ದಾರೆ.

ತಾರೇ ಒಬ್ಬ ವ್ಯಕ್ತಿಯು ಯಾವ್ದೋ ಒಂದು ಓ ಪ್ರವಾಸಕ್ಕೆ ಬಂದು ಬೆಟ್ಟದ ಅಹ್ ಮದ್ಯದಲ್ಲಿ ನಿಂತುಕೊಂಡು ತುಂಬ ದಣಿವಾಗಿ ನೀರಾನ್ನ ಕುಡೀತಿರುವಂತ ದೃಶ್ಯವಾಗಿದೆ.

ಸೇತುವೆ ಮೇಲೆ ಜನಗಳು ನಿಂತುಕೊಂಡು ನೋಡುತಿದ್ದರೆ ಹಾಗು ಸುತ್ ತುಂಬ ಜನಗಳು ಕೂಡಿರುವಂತ ದೃಶ್ಯ ಆಗಿದೆ--